ಇಲ್ಲಿ ಏನಾಗಿದೆ ಹುಡುಗರೆಲ್ಲಾ ಏನ್ ಜೋಕಾಲಿ ಎಲ್ಲಾ ಐತಿ. ಒಂದ್ ಒಂದ್ ಹುಡ್ಗ ಜಾರುಬಂಡಿ ಮೈಲಕುಂತ್ ಜಾರಕಾತನ --

ಇದೊಂದು ದೊಡ್ಡ ನದಿ ಐತಿ ಈ ನದಿ ಒಳಗ್ ಒಂದ್ ಬೋಟ್ ಐತಿ ಆಮೇಲೆ ನದಿ ಸೈಡ್ಗೆ ಅಹ್ ಸ್ವ್ಪ್ ಸಣ್ಣ ಸಣ್ಣ ಗಿಡಗಳು ಅದ್ವ್.

ಆಮೇಲೆ ಫುಲ್ಲು ಈ ಕಡೆ ಸ್ವಲ್ಪ ಸ್ವಲ್ಪ ಜನ ಕುಂತರ್.

ಆವಾಗ್ ಇದು ನೋಡಲು ತುಂಬಾ ಚನ್ನಾಗಿ ಅನ್ನಸುತ್ತೆ ಆಮೇಲೆ.

ಒಂದೇ ಪೆನ್ ಗಳು ಪೆನ್ಸಿಲ್ ಗಳು ಸ್ಟೇಷನರಿ ಅಹ್ ನಮಗೆ ಇದರಲ್ಲಿಓದಾಕ್ ಬರೆಯಲು ಯಾವ್ ಯಾವ್ ಬೇಕ್ ಸಾಮಾನು ಎಲ್ಲಾ.--

ರಾಜು ಅಹ್ ತುಂಬಾ ದೊಡ್ಡ ದೊಡ್ಡ ಗುಡ್ಡ ಗಳು ಅಹ್ ಎಲ್ಲಾ ಸಲ್ಲು ಸಾಲಾಗಿ ನಿಂತಿರುವ ಹಾಗೆ ಇದೆ.

ಇಲ್ಲಿ ತುಂಬಾ ಗ್ರೀನರಿ ಇದೆ ಆಮೇಲೆ ಇದನ್ನ ನೋಡಲು ಈ ತುಂಬಾ ನೇಚರ್ ತುಂಬಾ ಚನ್ನಾಗಿದೆ ಅಂತ ಅನ್ನಸ್ತಿದೆ ನೋಡಿದ್ರೆ.

ಲೈಟಿಂಗ್ಸ್ ಹಾಕ್ಯರ್ ಇವ್ರ ಆಮೇಲೆ ನಡೆಕೊಂತ ವೈಟ್ ಕಲರ್ ಬುಟ್ಟಿ ಹಚ್ಚಿದರ್.